ಇದು ಒಂದು ದೊಡ್ಡದಾದ ಎತ್ತರವಾದ ಬಿಲ್ಡಿಂಗ್ ಇಂದ ಕೂಡಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ಮೂರು ಅಪ್ಟಿಯರ್ ಗಳಿಂದ ಕೂಡಿದ ಕಟ್ಟಡ ಇದಾಗಿದೆ ಕಟ್ಟಡ ತುಂಬ ದೊಡ್ಡದಾಗಿ ಕಾಣುತ್ತಿರುವ ದೃಶ್ಯ

ಇದೊಂದು ನೀರಿನಿಂದ ಕೂಡಿದೆ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ಇಲ್ಲೊಂದು ದೇವರ ಮುರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಿದ್ದಾರೆ ದೇವರ ಮೂರ್ತಿ ಕುಂಕುಮ ಅರ್ಚನೆಗಳನೆಲ್ಲ ಇಟ್ಟು ಪೂಜೆ ಮಾಡಿಸು --

ಕಾರುಗಳು ನೋಡಲು ತುಂಬಾ ಸ್ಪೆಷಲ್ ಆಗಿ ಚೆನ್ನಾಗಿ ಕಾಣಿಸುತ್ತಾ ಇದೆ.